ಫೆಸ್ಟಿವಲ್ ಟೈಪ್ ಇದು ನೋಡ್ತಾ ಇದೀರ ಗೈಸ್ ಯಾವ್ ತರ ಇದೆ.

ಇದು ನೋಡ್ತಾ ಇದೀರ ಗೈಸ್ ನಮ್ಮ ರೈಚೂರಲ್ಲಿ --

ಇದೆ ಆ ಜಸ್ಟ್ ಬಾಜುನೆ ಇದೆ ಸ್ವಿಮ್ಮಿಂಗ್ ಪೂಲ್ ಇದೆ --

ನೀವು ನೋಡ್ತಾ ಇದೀರ ಯಾವ್ ತರ ಬ್ಲ್ಯೂ ಪಿಂಕ್ ಗ್ರೀನ್ ರೆಡ್ಡ್ ಇದಾವೆ ಸೋ ಬ್ಯೂಟಿಫುಲ್ ಸೊ ಎಲಿಗೆಂಟ್ ಜಸ್ಟ್ ಲುಕ್ಕಿಂಗ್ ವಾವ್ .

ಇದು ಬಂದುಬಿಟ್ಟು ಗೈಸ್ ನಮ್ಮ ರೈಚೂರು ಫಿಶ್ ಮಾರ್ಕೆಟ್ ಎಷ್ಟು ಚಂದ ರೋಡ್ --

ನೋಡ್ತಾ ಇದೀರ ಪಬ್ಲಿಕ್ ಯಾವ ತರ ಇದೆ ಅಂಗಡಿಗಳು ಯಾವ ತರ ಇಟ್ಟಿದಾರೆ ಫಿಶ್ ಅನ್ನು ನೋಡ್ತಾ ಇದೀರ ಯಾವ್ ತರ ಇದಾವೆ.

ಫಂಕ್ಷನ್ ಹಾಲ್ ಅಂತ ಮೊದಲಿಂದ ತಿಯೇಟರ್ ಐತೆ ಈವಾಗ ಫಂಕ್ಷನ್ ಹಾಲ್ ಮಾಡಿದಾರೆ.

ನೋಡೋಕೆ ಒಳ್ಳೆ ವೀವು ನೋಡ್ತಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದನ್ನು --

ನೀವು ನೋಡ್ತಾ ಇದೀರ ಅಯ್ಯೋ ಕ್ರಷ್ಣಾ ಸೈಡ್ ರೈಚೂರಲ್ಲಿ ಕ್ರಷ್ಣಾ ಸೈಡ್ --

ಬ್ರಿಡ್ಜ್ ಅದ ಬ್ರಿಡ್ಜ್ ಅಪೊಸಿಟ ನಾವು ನಿಂತಿದೀವಿ ಇದನ್ನು ನಾವು ಫಿಶಿಂಗ್ ಮಾಡೋಕಂತ ಬಂದಿದೀವಿ ಇದು ವಿವ್‌ ನೊಡಿ --

ಸ್ಟೇಷನ್ ರೋಡ್ ಹತ್ರ ಸಿಗುತ್ತ ಸ್ಟೇಷನ್ ರೋಡ್ ಹತ್ರ ಇವ್ರ್ ಅಂಗಡಿ ಹೆಸ್ರು ರವಿಕಾರ್ ಅಂಗ್ಡಿ ಅಂತ ನೋಡ್ತಿದೀರಿ ನೀವು.